ನಲಕ್ ಜನ ಲೇಡೀಸ್ ಹುಡ್ಗಿರಿದರೆ ಸ್ಕೂಲ್ ಹುಡ್ಗಿರು ಇದು ಬೋರ್ಡ್ ಅಲ್ಲಿ ಡಿಸೈನ್ ಮಾಡಿ ಮನೆ ಕಟ್ಟಿದರೆ ಎಲ್ಲಿ ಬ್ಯುಟಿಫುಲ್ಲ್ ಆಗಿ ಡೆಕೋರೇಷನ್ ಮಾಡಿದರೆ

ಥೀಮ್ ಕೂಡ ನೋಡಬಹುದು ಬ್ಲಾಕ್ ಬ್ಯಾಗ್ರೌಂಡಲ್ಲಿ ಯಾವ್ ರೀತಿ ಇದೆ ಅಂತ ನೋಡಬಹುದು ಇದು ಎಷ್ಟು ಅಟ್ರ್ಯಾಕ್ಟಿವ್ ಆಗಿ ಎಲ್ಲರಿಗೆ ಕಾಣುತ್ತಿದೆ ಅಂತ ಕೂಡ ನೋಡಬಹುದು ಇಲ್ಲಿ.